ಮತ್ತು ಯಾವುದೋ ಒಂದು ಅಂಗಡಿಯ ಓಪನಿಂಗ್ ಇದೆ.

ಅಲ್ಲಿ ವಿವಿಧ ರೀತಿಯ ಪೋಸ್ಟರ್ ಗಳು ಇವೆ.

ಇಲ್ಲಿ ಹೆಲವಾರು ಚಿಕ್ಕ ಚಿಕ್ಕ ಟೇಬಲ್ ಗಳು ಇವೆ.

ಗಾಡಿಯ ಮುಂಭಾಗದಲ್ಲಿ ಕೆಲವರ ಹೆಣ್ಣುಮಕ್ಕಳು ನಿಂತುಕೊಂಡಿದ್ದಾರೆ.

ಯಾವುದು ಅಂಗಡಿಯ ಎಂದರೆ ಶಿವ ಹೇರ್ ಸಲೂನ್ ಎಂದು ಹೆಸರು ಇದೆ.

ಇಲ್ಲಿ ಒಂದು ಕುರ್ಚಿ ಇದೆ ಒಂದು ಟೇಬಲ್ ಇದೆ.

ಇದು ಒಂದು ಫಂಕ್ಷನ್ ಹಾಲ್ ಇದೆ.

ಇದು ಒಂದು ಬಸ್ ಸ್ಟಾಂಡ್ ಇದೆ.

ಒಂದು ಬಸ್ ಇದೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ.

ಇಲ್ಲಿ ಎರಡು ಕಾರ್ ಗಳು ಇವೆ.

ಹಾಗು ಕುರ್ಚಿಗಳು ಇವೆ ಮತ್ತು ಟೇಬಲ್ ಗಳು ಇವೆ.